ಇದ್ರ ಒಳಗಡೆ ಹೋಗಲು ಒಂದು ಗೇಟ್ ಇದೆ ಇದರ ಹೊರಗಡೆ ಒಂದು ದೊಡ್ಡದಾದ ಕಾಂಪೌಂಡ್ ಅನ್ನು ಹೊಂದಿದೆ ಸುತ್ತಮುತ್ತಲೂ ಗಿಡಮರಗಳಿಂದ ಕೂಡಿದೆ.

ಇಲ್ಲಿ ಹೊರಗಡೆ ಗ್ಲೋಬಲ್ ಸೈನಿಕ್ ಅಕಾಡೆಮಿಕ್ ಎಂದು ಬರೆಯಲಾಗಿದೆ ಇಲ್ಲಿ ವ್ಯಾನ್ ಗಳು ನಿಂತಿವೆ.

ಒಂದು ಆಸ್ಪತ್ರೆ ಇದೆ ಈ ಆಸ್ಪತ್ರೆಯ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ ಆ ಬಾಗಿಲ ಬಳಿ ಅನೇಕ ರೀತಿಯ ಚಪ್ಪಲುಗಳನ್ನು ಸಾಲಿನಲ್ಲಿ ಬಿಡಲಾಗಿದೆ.

ವಾಲಿ ಶ್ರೀ ಆಸ್ಪತ್ರೆ ಎಂದು ಬರೆಯಲಾಗಿದೆ ಅಲ್ಲಿ ಒಳಗಡೆ ಅನೇಕ ರೀತಿಯ ವಸ್ತುಗಳನ್ನು ಗೋಡೆಗೆ ಹಾಕಲಾಗಿದೆ.

ಒಂದು ತರಕಾರಿ ಅಂಗಡಿ ಇದೆ ಇದರ ಒಳಗಡೆ ಅನೇಕ ತರಕಾರಿಗಳನ್ನು ಇಟ್ಟುಕೊಂಡು ಮಾರಾಟ ಮಾಡುತ್ತಿದ್ದಾರೆ.

ಇದು ಒಂದು ಜಲಾಶಯ ಇದೆ ಇದರ ಸುತ್ತ ಮುತ್ತಲೂ ದೊಡ್ಡ ದೊಡ್ದ ಬಂಡೆಗಳಿಂದ ಕೂಡಿದೆ ಆ ಬಂಡೆಗಳ ಮೇಲೆ--

ಅಲ್ಲಿ ಮ ಹಿ ಮೈದಾನದ ಸುತ್ತಮುತ್ತಲು ಅನೇಕ ರೀತಿಯ ದೊಡ್ಡ ದೊಡ್ಡ ಕಟ್ಟಡಗಳು ಇವೆ.

ಹಾಗೂ ಅಲ್ಲಿ ಗೋಡೆಗೆ ಒಂದು ದೊಡ್ಡದಾದ ಟಿ_ವಿ ಯನ್ನು ಹಾಕಲಾಗಿದೆ.

ಕುಂಭನಗರ್ ಕ್ರಾಸ್ ಬೀದರ್ ಎಂದು ಬರೆಯಲಾಗಿದೆ.

ಹಾಗು ಅಲ್ಲಿ ಒಂದು ಸ್ಟೇಜ್ ಇದೆ ಆ ಸ್ಟೇಜ್ ನ ಹಿಂದಗಡೆ--

ಇದು ಒಂದು ಅಂಗಡಿ ಇದೆ ಇದರ ಒಳಗೆ ಬರಲು ಒಂದು ಬಾಗಿಲು ಇದೆ.

ದೊಡ್ಡದಾದ ಕಿಟಕಿ ಇದೆ ಆ ಅಂಗಡಿಯ ಹೊರಗಡೆ ನಕ್ಷತ್ರ ಫಿಲ್ಲಿಂಗ್ ಸ್ಟೇಷನ್ ಎಂದು ಬರೆಯಲಾಗಿದೆ ಮೇಲ್ಗಡೆ ಒಂದು ಬಲ್ಪ್ ಇದೆ.

ಹಾಗೂ ಸುತ್ತ ಮುತ್ತಲು ಗಿಡ ಮರಗಳು ಇವೆ ಆ ಕಾರಣ ಪಕ್ಕದಲ್ಲಿ ಮತ್ತೊಂದು--

ಇದು ಒಂದು ಅಂಗಡಿ ಇದೆ ಇದರ ಒಳಗಡೆ ಬರಲು ಒಂದು ಬಾಗಿಲು ಇದೆ.

ಹಾಗೂ ಸುತ್ತಮುತ್ತಲು ಕಟ್ಟಡಗಳು ಕೂಡ ಇವೆ.

ಇದು ರಸ್ತೆ ಇದೆ ಆ ರಸ್ತೆಯ ಮೇಲೆ ಅನೇಕ ರೀತಿಯ ವಾಹನಗಳು ಮತ್ತು ವ್ಯಕ್ತಿಗಳು ಚಲಿಸುತ್ತಿರುವುದನ್ನು ಗಮನಿಸಬಹುದಾಗಿದೆ ಆ ರಸ್ತೆಯ ಪಕ್ಕದಲ್ಲಿ ಒಂದು ಗೋಡೆ ಇದೆ ಆ ಗೋಡೆಯ ಮೇಲೆ ಸ್ವಚ್ಛ ಸ್ವರಕ್ಶ--

ಇದು ಒಂದು ಫಂಕ್ಷನ್ ಹಾಲ್ ಇದೆ ಈ ಫಂಕ್ಷನ್ ಹಾಲ್ನ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಆ ಬಾಗಿಲ ಬಳಿ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನು ಮಾಡಲಾಗಿದೆ ಅಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಪಕ್ಕದಲ್ಲಿ ಒಂದು ಬ್ಯಾರಲ್ ಇದೆ.

ಹಾಗು ಕೆಳಗಡೆ ಕೆಂಪು ಬಣ್ಣದ ನೆಲಹಾಸನ್ನು ಹಾಸಲಾಗಿದೆ ಇಲ್ಲಿ ಒಬ್ಬ ಮಹಿಳೆಯು ಕಸವನ್ನು ಗುಡಿಸುತ್ತಿದ್ದಾಳೆ.

ಒಂದು ಬಾಗಿಲು ಇದೆ ಆ ಬಾಗಿಲ ಬಳಿ--

ದು ಬಾಗಿಲು ಇದೆ ಇಲ್ಲಿ ಹೊರಗಡೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಸೂಚನಾ ಪಲಕದಲ್ಲಿ--

ಅಂಗಡಿ ಸೂಚನಾ ಫಲಕದಲ್ಲಿ ತ್ರಿವೇಣಿ ಸಾರೀಸ್ ಎಂದು ಬರೆಯಲಾಗಿದೆ ಅಲ್ಲಿ ಒಳಗಡೆ--

ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಅನೇಕ ರೀತಿಯ ಸಾರಿಗಳನ್ನು ಸಾಲಿನಲ್ಲಿ ಹಚ್ಚಲಾಗಿದೆ.

ಹಾಗೂ ಬಣ್ಣ ಬಣ್ಣದ ಲೈಟ್ಸ್ ಗಳಿವೆ ಹಾಗೂ ಅಲ್ಲಿ ಸುತ್ತಮುತ್ತಲು ಅನೇಕ ರೀತಿಯ ಫೋಟೋ ವನ್ನು ಹಾಕಲಾಗಿದೆ.

ಅವರ ಹಿಂದ್ಗಡೆ ಎರಡು ಬ್ಯಾರಲ್ ಗಳಿವೆ ಹಾಗು ಅಲ್ಲಿ ಒಂದು ತೂಕದ--

ಇದು ಒಂದು ರೈಲ್ವೆ ನಿಲ್ದಾಣವಿದೆ ಅದರ ಒಳಗಡೆ ಹೋಗಲು ಒಂದು ದೊಡ್ಡದಾದ ಬಾಗಿಲು ಇದೆ.

ಹಾಗೂ ಅಲ್ಲಿ ಹೊರಗಡೆ ಹಜ್ ಪುರ್ ಜೆ_ಎನ್ ಪೂರ್ವ ಮಧ್ಯ ರೇಲ್ ಎಂದು ಬರೆಯಲಾಗಿದೆ.

ಹಾಗು ಸುತ್ತಮುತ್ತಲು ಗಿಡ ಮರಗಳನ್ನು ಒಳಗೊಂಡಿದೆ ಹಾಗು ಅಲ್ಲಿ ಅನೇಕ ರೀತಿಯ ವ್ಯಕ್ತಿಗಳು ಓಡಾಡುತ್ತಿರುವುದನ್ನು ಗಮನಿಸಬಹುದಾಗಿದೆ ಹಾಗು ಅಲ್ಲಿ ಒಂದು ಧ್ವಜವಿದೆ.

ಇದರ ಸುತ್ತಮುತ್ತಲು ಅನೇಕ ರೀತಿಯ ನೀರುಗಳಿವೆ.

ಹಾಗು ಅಲ್ಲಿ ದ್ವಿಚಕ್ರ ವಾಹನಗಳು ನಿಂತಿವೆ ಹಾಗು ವ್ಯಕ್ತಿಗಳು ಓಡಾಡುತ್ತಿರುವುದನ್ನು ಗಮನಿಸಬಹುದಾಗಿದೆ.

ರಸ್ತೆಯ ಪಕ್ಕದಲ್ಲಿ ಒಂದು ಗದ್ದೆ ಇದೆ ಆ ಗದ್ದೆಯು ಹಚ್ಚಹಸಿರಿನ--

ಹಾಗು ಅಲ್ಲಿ ಒಂದು ಎ_ಸಿ ಕೂಡ ಇದೆ.

ಅದನ್ನು ತೆಗೆದುಕೊಂಡು ಬರುತ್ತಿದ್ದಾರೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯೂ ನಿಂತಿದ್ದಾನೆ.

ಅಪೇಕ್ಸ್ ಫಿಟ್ನೆಸ್ ಸೆಂಟರ್ ಫೀಸ್ ಡೀಟೇಲ್ಸ್ ಅಂದು ಬರೆಯಲಾಗಿದೆ.